ಕಾಮಾನು ಹಿಂದೆ ಬಹಳಷ್ಟು ಬಿಲ್ಡಿಂಗ್ ಗಳು ಗಿಡಗಳು ಮತ್ತು ಲೈಟ್ ಕಂಬಗಳು ಕಾಣಸ್ತಾಇವೆ.

ಸುತ್ತ ಮುತ್ತ ಗಿಡಗಳು ಇವೆ ಮತ್ತು ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡ ನಿಂತಿದ್ದಾರೆ.

ಆ ಅಂಗಡಿಯಲ್ಲಿ ಬಹಳಷ್ಟು ಸೀರಿಗಳು ಇವೆ ಮತ್ತು ಲೈಟ್ ಗಳು ಇವೆ.

ಹಾಗು ಬಹಳಷ್ಟು ಕಾರ್ ಗಳು ಮತ್ತು ಬಹಡಷ್ಟು ಗಿಡಗಳು ಇವೆ.

ಇದು ಒಂದು ವಿಜಯ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ನಲ್ಲಿ ಬಹಳಷ್ಟು ಜನರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಎರಡು ಪೆಟ್ರೋಲ್ ಪಂಪ್ ಗಳು ರಸ್ತೆಯ ಪಕ್ಕದಲ್ಲಿ ಕಾಣಿಸ್ತಾ ಇದೆ.

ಒಬ್ಬ ಮನುಷ್ಯ ನೀರಿನಲ್ಲಿ ನಿಂತಿದ್ದಾರೆ ಮತೋಮು ಮನುಷ್ಯ ನೀರಿ ಸೈಡ್ ಮೇಲೆ ಕುಣಿಯುತಿ--

ಇದು ಫೋನ್ ಗಳು ಮತ್ತು ಎಲೆಕ್ಟ್ರಾನಿಕ್ ಮಾರಾಟ ಮಾಡುವ ಅಂಗಡಿಯನ್ನು ಕಾಣಸ್ತಾ ಇದೆ.

ಅದರ ಸುತ್ತ ಮುತ್ತ ಗಿಡಗಳು ಇವೆ.

ಮತ್ತು ಹಾಸ್ಪಿಟಲ್ ಮುಂಭಾಗದಲ್ಲಿ ಒಂದು ದೊಡ್ಡ ಬಾಗಿಲ್ ಮತ್ತು ಒಂದು ಕಾರ್ ಗಿಡಗಳು ಇವೆ.